ಆ ಏನ್ ಮಾಡ್ತಿದ್ದೀಯ ಕಾವ್ಯ? ನಾನು ಅಡ್ಗೆ ಮಾಡ್ತಾ ಇದ್ದೆ. ನೀನು? ಆ ನಾನ್ ಸುಮ್ನೆ ಕೂತಿದ್ದೆ. ಏನ್ ಅಡ್ಗೆ? ನಮ್ಮನೇಲಿ ಅನ್ನ ಸಾಂಬಾರ್ ತರಕಾರಿ ಸಾಂಬಾರ್ ಮಾಡ್ತಾಯಿದ್ದೆ.

ಏನೂ special ಇಲ್ಲ . ನೀನು? ನಿಮ್ಮನೇಲಿ?

ನಾನು ಸಾಯಂಕಾಲ special ಮಾಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ.

ಗೋಬಿ ಮಾಡ್ಬೇಕು ಅನ್ಕೊಂಡಿದ್ದೀನಿ.

ಹಾ ಅಂದ್ರೆ corona ದಲ್ಲಿ ರಜಾ ಇತ್ತಲಾ.

ಅವಾಗ್ ಮಾಡಿದ್ದು ಅಷ್ಟೆ. ಹ್ಮ್ ಅದೇ ರಜಾ ಇದ್ದಾಗಾ ದಿನಾ ಒಂದೊಂದ್ variety try ಮಾಡ್ತಿದ್ದೆ . ಹಾ youtube ಅಲ್ ನೋಡ್ಕೋ ಮಾಡ್ತಿದ್ದೆ. ಹೌದು ನಾನು ಹಂಗೇ ಮಾಡ್ತಾ ಇದ್ದೆ. ಹ್ಮ್ ಅದು ಗೋಬಿ ಪಾನಿಪುರಿ. ಹಾ ಸಮೋಸ.

Junk foods ಎಲ್ಲ ಮನೇಲೆ ಮಾಡ್ತಾ ಇದ್ವಿ ಅವಾಗ. ಹಾ ಆದ್ರೂ ಬೇರೆ ತರಾನೆ taste ಬರತ್ತೆ. ಹ್ಮ್. ಅಂದ್ರೆ ಅಲ್ಲಿ ಅಲ್ಲಿರೋತರಾ ಇಲ್ ಮಾಡಕಾಗೋದಿಲ್ಲ ಮನೆಲ್ಲಿ.

ನೀನ್ ಏನ್ ಮಾಡಿದ್ದೆ? ಮಾಡಿಲ್ವಾ? ನಾನೂ ಇದು ಪಾನಿಪುರಿ ಮಾಡಿದ್ದೆ.

ಆದ್ರೆ ಅಲ್ ತಿಂದಂಗೇ ಮನೆಲ್ ತಿಂದoಗ್ ಆಗ್ಲಿಲ್ಲ .

ಹ್ಮ್ ಏನೋ ಕಡ್ಮೆ ಕಡ್ಮೆ ಅನ್ನೋ ತರಾ feel ಆಗತ್ತೆ. ಹೌದು ಅಂದ್ರೆ ಮಾಡ್ ಮಾಡ್ತಾ ನಮ್ಗೇ ಬೇಜಾರ್ ಆಗೋಗತ್ತೆ ಅಲ್ವಾ? ಹಾ ಹೌದು. ನಾವೇ ಮಾಡಿ ನಾವೇ ತಿನ್ನಕಾಗಲ್ಲ. ಹಾ. ಅಂದ್ರೆ ಮನೇವ್ರೆಲ್ಲ ಈಸ್ಕೊ ತಿನ್ಕೊಬಿಡ್ತಾರೆ ಹ್ಮ್ ಹಂಗೇನೆ .

ಹ್ಮ್. ನಾನಂತೂ ನಮ್ಗೆ ಕೊಡದೇ ಇಲ್ಲ ಅವ್ರು.

ಅದಿಕ್ಕೆ ಎಲ್ಲರಿಗೂ ಭಾಗ ಮಾಡ್ಬಿಟ್ಟು ಆಮೇಲ್ ನೀನು ತಿನ್ನು. ಹಾ ಹೌದು ಇನ್ನೇನ್ ಮಡಾದು. ಹ್ಮ್ ಇನ್ನೇನ್ ಬರತ್ತೆ ನಿನ್ಗೆ ಮಾಡಕ್ಕೆ? ಆ ಮತೇ maggi ಮಾಡ್ತೀನಿ ಚನ್ನಾಗಿ.

ಅಂದ್ರೆ phone ಯೇ ಇರತಲ್ವಾ youtube ನೋಡ್ಕೋಂಡ್ ಮಾಡ್ತಾನೆ ಇರ್ತೀನಿ ಒಂದೊಂದು. ಹ್ಮ್ try ಮಾಡ್ತೀರ್ತಿಯ recipe ಗಳ್ನ. ಹ್ಮ್ ಅಂದ್ರೆ ಒಂದೊಂದ್ ಸತಿ taste ಚನಾಗೆ ಬರದೇ ಇಲ್ಲ. ಹ ಅದೇನೇ ಅವ್ರ್ ಹೇಳ್ಕೋಡೊತರಾ ಮಾಡುದ್ರೆ ಏನೂ ಬರಾದಿಲ್ಲ .

ಆಮೇಲೆ ನಾವು colour ನೋಡಿ ಒಂದೊಂದ್ try ಮಾಡ್ತಿವೀ.

ಇದೇನು ಇಷ್ಟೊಂದ್ red ಗಿದೆ ತಾಡು ನಾವು ಮಾಡನ ಅಂತಾ.

ಅದುಕ್ ಆ ತರಾ colour ಯೇ ಬರಲ್ಲ.

ಅಂದ್ರೆ ಇವಾಗಂತು youtube ಅಲ್ಲಿ ಅಡ್ಗೆ channel ಅಂತೂ ಸಿಕ್ಕಾಪಟ್ಟೆ. ಹೌದು ತುಂಬಾ ಐತೆ.

ಹಾ ಈಗ ಒಂದು ಪಲಾವ್ ಬಗ್ಗೆ ಹೇಳುದ್ರೆ ಅದ್ದು ಬೇರ್ಬೆರೆ ಬಾ~ ಬೇರ್ಬೆರೆ ಅವ್ರು ಬೇರ್ಬೆರೆ ತರಾನೇ ಹೇಳ್ಕೊಟ್ಟಿರ್ತಾರೆ. ಹಾ ಹೌದು. ತುಂಬಾ videos ಇರತ್ತೆ ಅದ್ರ ಬಗ್ಗೆ.

ಅಂದ್ರೆ ಇವಾಗಂತೂ ಅಡ್ಗೆ ಬರಂಗೇ ಇಲ್ಲಾ ಅನ್ನಂಗಿಲ್ಲ ಯಾರ್ಯಾರು try ಮಾಡ್ತಾರೆ. ಹೌದು ಎಲ್ಲರೂ try ಮಾಡ್ತಾರೆ. ಹುಡ್ಗೂರು ಕೂಡ bachelors ಎಲ್ಲಾರು try ಮಾಡ್ತಾರೆ youtube ನೋಡ್ಕೊಂಡು ಅಡ್ಗೆ ಮಾಡಕ್ಕೆ.

ಹಾ . ನಾವು ಅಂಗೇನೇ ನಮ್ಮಮನ್ ಕೇಳಾದೇ ಇಲ್ಲಾ. ಏನಾದ್ರೂ ಬೇಕೆ ಅಂದ್ರೆ youtube ನೋಡ್ಕೊಂಡೇ ಅಡ್ಗೆ ಮಾಡ್ಕೊಂಡ್ ತಿನ್ನೋದು .

ಆ ತುಂಬಾನೆ items ಎಲ್ಲ ಇರತ್ತಲಾ.

ಅಂದ್ರೆ ಒಂದ್ ಬೇರ್ಬೇರೆದು ಹೇಳ್ಬಿಡ್ತಾರೆ youtube ಅಲ್ಲಿ ಅದ್ ನಮ್ಗ್ ಗೊತ್ತೇ ಇರಲ್ಲ.

ಯಾವ್ದು ಇದೆ ಯಾವ್ items ಅಂತಾನೆ ಗೊತ್ತಾಗಲ್ಲ. ಹಾ ಹಂಗೇನೇ. ಅಂದ್ರೆ ನಮ್ಗೆ ಅದ್ರು ಬಗ್ಗೆ ಪರಿಚಯ ಇರೋದಿಲ್ವಲಾ ಅದಿಕ್ಕೆ ಗೊತ್ತಾಗಲ್ಲ

ಏನು ಇಲ್ಲ ಹೇಳ್ಬೇಕು. ಹ್ಮ್ ಅದಿಕ್ಕೆ ಸುಮ್ನೆ ಕೂತಿದ್ನಲ್ಲ ಅದಿಕ್ಕೆ ಮಾಡ್ಡೆ. ಹ್ಮ್ ಸರಿ ಸರಿ.

ಹ್ಮ್ bye . ಎಲ್ಲರ್ರೀಗು ನಮಸ್ಕಾರ, ಇವತ್ ನಾವು medicines lang:Foreign ಬಗ್ಗೆ ತಿಳಕೋಳೋಣ, medicines lang:Foreign ಈಗಾ ಆ ನಮ್ಮ ಕನ್ನಡ language lang:Foreign ನಲ್ಲಿ ಹೇಳಬೇಕಪ್ಪಾ ಅಂತಂದ್ರ ಅ ನಾವು medicines lang:Foreign ನ ಔಷಧಿಗಳಂತ್‌ ಕರಿತೀವಿ, ಮತ್ತೇ. ಆಡು ಭಾಷೆಗಳಲ್ಲಿ ಹೇಳಬೇಕಪ್ಪಾ ಅಂತಂದ್ರ ಮಾತ್ರೆಗಳು ಅಂತನೂ ಹೇಳತೀವಿ, ಆದ್ರೇ ಔಷಧಿಗಳ್ ನಮಗೆ ಭಾಳ ಪ್ರಾಮುಖ್ಯತೆ ಕೂಡಾ ಭಾಳ ಹೊಂದಿದೆ, ಹೆಂಗಪ್ಪಾ ಅಂತಂದ್ರ ಆಯುರ್ವೇದದಿಂತ್ರ್‌ ನಮಗೆ ಔಷಧಗಳ ಬಳಿಕೆ ಹಾಗೂ. ಎಲ್ಲಾ ಆ ಅದರ ತಯಾರಿಕೆಗಳನ್ನ ಕಲಿಸಿಕೊಟ್ಟಿದೆ, ಬಹಳ ಪ್ರಾಚೀನತೆಯನ್ನಂತ್ರಪಾ ಅಂದ್ರ್‌ ಅಥರ್ವ ವೇಣ ಅಥರ್ವ ವೇದದಿಂದನೂ ನಮಗೆ ಆ ಈ ಆಯುರ್ವೇದದ ಅ ಇದೇನು ನಮಗೆ ಇದರ್ದ ಬಗ್ಗೆ ಆ ಔಷಧಿ ಬಂದಿದೆಯಲ್ಲಾ. ಅದ್ನ್‌ ಅಲ್ಲಿಂತಲೇ ನಾವ್‌ ಪ್ರಾರಂಭಿಸ್ತಾನೇ ಬಂದಿದೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಆಯುರ್ವೇದ ಒಂದ್‌ ಭಾರತದ ಪ್ರತಿ ಪ್ರಜೆಯಲ್ಲೂ ಪ್ರತಿಬಿಂಬಿಸುವಂತಹ ಒಂದು ಆ ಆಯುರ್ವೇದ ಚಿಕಿತ್ಸಾಲಯ ಆಗಿದೆ, ಇದು ಆಯುರ್ವೇದದಿಂದನೂ ಆ ಬಹುಷಾ ನಮ್ಗೆ. ತಿಳಕೊಬೇಕಾಗಿದ್ದ ಏನಪ್ಪಾ ಅಂತಂದ್ರೆ ಇದರ್ಲಿಂತ್ರ ನಮಗೆ ಮಹತ್ವ ಹೊಂದುವ ಗಿಡಮೂಲಿಕೆಗಳಿಂದ ನಾಟಿ ಔಷಧಿಯಗಳನ್ನ ತಯಾರಿಸ್ತೀವಿ, ಹೆಂಗಪ್ಪಾ ನಾಟಿ ಔಷಧಿಗಳ ಏನಪ್ಪಾ ಇದ್‌ ಅಂತಂದ್ರ ಕಾಡು, ಬೆಟ್ಟ, ಗುಡ್ಡಗಳಿಂದ ಗಿಡಮೂಲಿಕೆಗಳನ್ನ ಸಂಗ್ರಹಿಸ್ತಾರ. ಅದರಾಗ ಏನಪ್ಪಾ ಅಂದ್ರ ಒಣ ಒಣ ಅದನ್ನು ತಗೊಂಬಂದ್‌ ಒಣಗಿಸಿ ಅದನ್ನ ಮತ್ತೇ ಕುಟ್ಟಿ ತಯಾರ್ಸಿ ಅಥವಾ ಅದನ್ನ ಬೇರೆ ರೀತಿಯಾಗಿ ಆ ಕಷಾಯ ಮಾಡೋದು, ಈರೀತಿಯಾಗಿ ಬೇರೆ ಬೇರೆ ತರವಾಗಿ ಗುಣಮುಖರಾಗುವಂತೆ. ಔಷಧಿಗಳನ್ನ ತಯಾರಿಸ್ತಾರ್‌ ಹಂಗಾಗಿ ಔಷಧಿಗಳು ನಮಗೆ ಬಹಳ ಪ್ರಾಮುಖ್ಯಯನ್ನು ಹೊಂದಿದೆ, ಈಗ ಹ್ಮ್ ನಮ್ಮ‌ ದಿನನಿತ್ಯ ಇದ್‌ನಲ್ಲಿ ಹತ್ತು ಹಲವಾರು ರೋಗಗಳು ಬರ್ತಾನೇ ಇವೆ, ಇವತ್ತು ಒಂದ್‌ ರೋಗಾ ಇತ್ತಪ್ಪಾ ಅಂದ್ರೆ. ಹ್ಮ್ ಮರದಿನಾ ಮತ್ತೆ ನಮ್ಗೆ ಭಾಳ ಭಾಳ ದೊಡ್ಡ ದೊಡ್ಡ ರೋಗಾ ಬರಾತ್ವು ಇವತ್ತ ನೋಡ್ರಿಪ್ಪಾ ಮ~ ಮದಲ್‌ ಒಂದ ರೋಗಾ ಇತ್, ಈಗ ಕೊರೊನಾ ಅಂತ ಬಂತು ಹಿಂಗೆ ಹತ್ತು ಹಲವಾರು ರೋಗ ಬರ್ತಾನೆ ಇದೆ. ಹಂಗಾಗಿ ಮದಲಿನ ಅ ಕಾಲದಲ್ಲಿ. ಹೆಂಗಿತ್ತಪ್ಪಾ ಆಯುರ್ವೇದ ಒಂದು ಎಂಟು ಅಂಗ~ ಅಂಗಗಳನ್ನ ಹೊಂದಿತ್ತು, ಹೆಂಗಪ್ಪಾ ಅಂದ್ರ ಕಾಯ ಚಿಕಿತ್ಸಾ, ಬಾಲ ಚಿಕಿತ್ಸಾ, ಗ್ರಹ ಚಿಕಿತ್ಸಾ ಉರ್ದ್ವಾಂಗ, ಶಲ್ಯ, ದಂಷ್ಟ್ರ ಚರ, ವೃಶ್ಯ ಹೀಗೆ. ಆ ಎಂಟು ಇದನ್ನ ಹೊಂದಿರುತ್ತೆ. ಇದರ್ಲಿಂದ ಏನಪ್ಪಾ ಅಂತಂದ್ರೆ. ಅದನ್ನ್‌ ಗಿಡಮೂಲಿಕೆಗಳಿಂದ ನಾವು ಹೀಗೆ ಆ ಎಲ್ಲಾದನ್ನು ಅನುಸರಿಸಿ, ಅದನ್ನ್‌ ಹೇಗೆ ನಾವು ಹ್ಮ್‌ ಗುಣಮಟ್ಟ ಗುಣತ ಗುಣಮಾಡಬೋದು ಅನ್ನೋದು ಒಂದ್‌ ಇತ್ತು. ಅವಾಗ ಗಿಡಮೂಲಿಕೆಗಳನ್ನ ಸಂಗ್ರಹಿಸಿದ್ ಅಷ್ಟೇ ಅಲ್ಲಾ‌, ಅಲ್ಲಿ ಔಷಧಿಯನ್ನ ಹೇಗೆ ತಯಾರಿಸಿದ್ರಪ್ಪಾ ಅಂತಂದ್ರ, ಈ ತಾಜ ಗಿಡಮೂಲಿಕೆಗಳನ್ನ ತಗೊಂಡ್ ಬಂದ್ರು ಮೂರ ಘಂಟೆ ಒ~ ಮೂರ್ ಘಂಟೆ ಒಳ~ ಮೂರ್ ಘಂಟೆ ಒಳಗ ಸೇವನೆ ಕೊಡತಿದ್ರು ಅದನ್ನ ಹೆಂಗಪ್ಪಾ ಸೇವನೆ. ಸೇವಸತಿದ್ರಪ್ಪಾ ಅಂತಂದ್ರ ಕಷಾಯದ ಮೂಲಕವಾಗ್ಲಿ ಮಾಡೋದ್ರಿಂದ್‌ ಆಗ್ಲಿ ಅದನ್ನ ಆ ಆ ಅಸವರಿಷ್ಟವನ್ನ ಮಾಡೋದಾಗ್ಲಿ, ಹಂಗ್‌ ಮಾಡ್ತೀದ್ವಿ. ಈ ಕಷಾಯ ಅಂತಂದ್ರ ಯಾದೇ ಗಿಡಮೂಲಿಕೆಗಳನ್ನ ತಗೊಂಡ್ ಬಂದು ಅದನ್ನ ಇಪ್ಪತ್ನಾಲ್ಕು ಘಂಟೆಒಳಗೆನ್‌ ಕೊಡಬೇಕು ಆ ಔಷಧಿಗಳನ್ನ. ಆಮೇಲೆ ಹೆಂಗಪ್ಪಾ ಅಂತಂದ್ರ ಆ ಗಿಡಮೂಲಿಕೆಗಳನ್ನ ತಂದಿದ್ದನ್ನ ಕೆಲವು ತಿಂಗಳವರೆಗೆ ನಾವು ಸಂಗ್ರಹಿಸಿ, ಹಂಗೆ ಇಡಬೇಕಾಗುತ್ತೆ, ಆಮೇಲೆ ಔಷಧಿಗಳಿಂದ ಏನ್‌ ತಯಾರಿಸಿದ್ದ ಆಸವಾರಿಷ್ಟಗಳಿರ್ತಾವಲ್ಲಾ ಅವು ಹಳೆದಾದಷ್ಟು ಬಹಳ ನಮಗೆ ಉಪಯೋಗ ಬರತ್ತೆ. ಇನ್ನೊಂದ್ ಏನಪ್ಪಾ ಅಂತಂದ್ರ ಇದ ಏನ್‌ ವಿಶ್ವ ಆರೋಗ್ಯ ಸಂಸ್ಥೆ ಅಂತಾ ಏನ್‌ ನಮಗೆ ಮನುಷ್ಯರಿಗೆ ರೋಗಗಳು ಏನ್‌ ಇದೆಯಲ್ಲಾ. ಇದು ಮುನ್ನೂರಾ ಐವತ್ತು ಅವಶ್ಯ ಅವ~ ಅವಕಾಶ ಮಾಡಿಕೊಡುವಂತಹ ಮದ್ದುಗಳನ್ನ ಮಾತ್ರ ನಮ್ಮಲ್ಲಿ ಸಿಗುತ್ತ್‌, ಆದ್ರ ನಮ್ಮ ದೇಶದಲ್ಲಿ. ಮಾರುಕಟ್ಟೆಗಳಲ್ಲಿ ಎಷ್ಟ್ ಇದ್ವುಪಾ ಅಂದ್ರ ಸುಮಾರು ಎಪ್ಪತ್ತೈದು ಸಾವ್ರ ಔಷಧಿಗಳು ನಮ್ಗ ಸಿಗುತ್ತ ಇಲ್ಲೇ ಏನಾಗತ್ತಪ್ಪಾ ಅಂತಂದ್ರ ಬೇರೆ ಬೇರೆ ರೀತಿಯ ಔಷಧಗಳು ಇದಾವೆ. ಕೆಲವೋಬ್ರೀಗೆ ವಿಟಮಿನ್‌ ಮಾತ್ರೆಗಳು ಕೂಡಾ ಸಿಗುತ್ತವೆ. ಯಾಕಪ್ಪಾ ಅಂತಂದ್ರ ಅವ್ರು ವಾಂತಿ, ಬೇಧಿಯಿಂದಾಗಿ. ಆ ಕರುವಿಡ ಶಸ್ತ್ರಚಿ ಅ ವಾಂತಿ ಬೇಧಿ ಆಹಾರ ಸೇವನೆಯಲ್ಲಿ ಏನೋ ತೊಂದರೆಗಳಿದ್ರೆ, ಹಿಂತಾದ್‌ ಆ ಗಿಡಮೂಲಿಕೆಗಳಿಂದ ತಯಾರಿಸಿದಾಗ್ಲಿ ಅಥವಾ ಮೂರ್ ತಿಂಗಳವರೆಗೆ ಯಾವದೇ ಔ~ ಔಷಧಿಗಳನ್ನ. ಪ್ರಾಮುಖ್ಯತೆಯವಾಗಿ ಸೇವಸಿ, ಬಾರದು. ಧೂಮಪಾನ ಭಾಳ ಹಾನಿಕರವನ್ನು ಉಂಟುಮಾಡುತ್ತದೆ, ಆಮೇಲೆ ಏನಪ್ಪಾ ಅಂತಂದ್ರೆ ಕಣ್ಣಿಗಾಗ್ಲಿ ಚರ್ಮಕ್ಕಾಗ್ಲಿ, ಕಿವಿಗಾಗ್ಲಿ, ಹೀಗೆ ಹತ್ತು ಹಲವಾರು ನಮಗೆ ಔಷಧಿಗಳು ಸಿಗಲೆ ಸಿಗ್ತಾವೆ. ಆದ್ರೆ ಈ ಆಧುನಿಕದಲ್ಲಿ, ನಕಲಿ ಔಷಧಿಗಳು ಕೂಡಾ ನಮ್ಮ ಮ~ ಮಾರುಕಟ್ಟೆಯಲ್ಲಿ ಬಂದಿದೆ. ಔಷಧಿ ಹೆಂಗಪ್ಪಾ ಅಂತ್‌ ಅಂದ್ರ ಆ ಮಾರುಕಟ್ಟೆಯಲ್ಲಿ ನಕಲಿ ಅ ರೀತಿ ನಕಲಿ ಹೇಗೆ ಬರ್ತಿದೆ ಅಂದ್ರ ಶೇಕಡಾ ನೂರಕ್ಕೆ ಇಪ್ಪತ್ತೈದರಷ್ಟು ನಕಲಿ ಔಷಧಿಗಳು ನಮ್ಗೆ. Company lang:Foreign ಯಿಂದ್‌ trade market lang:Foreign ನ trade lang:Foreign ಮಾಡ್ತಿದ್ದಾರೆ trade lang:Foreign ನ trade lang:Foreign ನಡೆಸ್ತಿದಾರೆ. ಆಮೇಲೆ ಔಷಧಿ ಹ್ಮ್‌ ಹೆಂಗ್‌ ತಗೋಬೇಕಪ್ಪಾ ಅಂತ ಅಂದ್ರ, ವೈದ್ಯರು, ವೈದ್ಯರಿಂದಾನೇ, ನಾವ್‌ ಔಷಧಿಯನ್ನ ತಿಳ್ಕೊಂಡ್‌ ಕೊ~ ಕೊಡಬೇಕಾಗೇತಿ, ನಮ್ಮ. ಸ್ವ ಇಚ್ಛೆಯಿಂದ ನಾವ್‌ ಯಾವದೇ ರೋಗಕ್ಕೆ ಔಷಧಿಗಳನ್ನ ಯಾವತ್ತು ತಗೋಬಾರ್ದು, ಆ ನಮಗೆ ವೈದ್ಯರು ಹೇಗೆ ಆ ನಿಯಮಗಳನ್ನ ಹೇಳೀರ್ತಾರೋ ಅದೇ ರೀತಿಯಾಗಿ ತಗೋಬೇಕು, ನಾವು ಯಾವುದೇ ಔಷಧಗಳನ್ನಾಗ್ಲಿ ಅದನ್ನ ಖರೀದಿಸುವಾಗ ಆ ಮತ್ತ್ ಅದನ್ನ. ಹೇಗೆ ಬಳಕೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು, ಆ ನಮಗೆ ವೈದ್ಯರು ಹೇಗೆ ಕೊಟ್ಟಿರ್ತಾರೋ, ಅವ್ರ ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ನಾವ್‌ ತಗೋಬೇಕು.

Night coffee ಕುಡಿಯುದಿಲ್ವಾ.

ಎಂತ ಗೊತ್ತಾ ನಾನು online shopping ಅಲ್ಲಿ ಈಗ ಇದು Meesho ದಲ್ಲಿ ಒಂದ್ dress ನೋಡಿದೇ ಆಯ್ತಾ ಮೊನ್ನೆ .

Purple colour ರಿದ್ದು affordable price ಅಲ್ಲಿ ಕೂಡ ಉಂಟಾಯ್ತಾ.

ಹಾ ಪರ್ವಾಗಿಲ್ಲಾಪ ನಾನ್ ನಾನು already ಸುಮಾರ್ lehengas actually ನೋಡಿದ್ದೇನೆ ಒಂದು ಎರಡ್ ಮೂರ್ ತರಿಸಿದ್ದೇನೆ .

ಹೋ ಅದು ಎಂತ defect ಎಲ್ಲ ಇರುದಿಲ್ವ ನೀನ್ ತರಿಸುವಾಗ.

ಹಾ ಇದ್ದ ಹಾಗೆ ಬರ್ತದೆ ನಾನು ಅದೇ purple colour ಒಂದ್ ಹೇಳಿದ್ದೆ ಅಲ್ಲಾ ಅದು ಒಂದ್ ತರಿಸುವಾ ಅಂತ ಇದ್ದೇನೆ .

Net~net material ಅದು.

ಆದ್ರೆ ನಾನ್ last time book ಮಾಡಿದ್ದು ತುಂಬಾ ಚೆಂದ ಬಂದಿದೆ ಹಾಗಾಗಿ.

ನಂಗೆ ಒಂದು ten days ಹಿಡಿಬಹುದು ಅಂದ್ರೆ ನಮ್ದು ಸ್ವಲ್ಪ rural area ಅಲ್ಲ ಹೇಗೂ ಗೊತ್ತಲ್ಲ ಹೇಗೂ ಅದೇ ಸ್ವಲ್ಪ ಆಗ್ತದೆ.

ಮತ್ತೆ ನೀವ್ ಹೀಗೆ online shopping ಎಲ್ಲ ನಿಮ್ಗೆ interest ಉಂಟಾನ?